ಹಾಗು ಪಕ್ಕದಲ್ಲಿ ಒಂದು ದೊಡ್ಡದಾದ ಹಗ್ಗ ಸಹಿತ ಇದೆ ಸರ್ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಕುರಿಗಳ ಮೇಲೆ--

ಇದ್ರಲ್ಲಿ ಕಾಣಿಸ್ತಿರುವ ಕಲ್ಲಿಂದ ಮೂರ್ತಿ ಮಾಡಲಾಗಿದೆ ಸರ್.

ಒಂದು ಟ್ಯಾಂಕ್ ಹಾಗು ಕಾಣಿಸಲಾಗಿದೆ ಸರ್ .

ಮತ್ತು ಫುಲ್ ಡೆಕೋರೇಷನ್ ಮತ್ತು ಬಲೂನುಗಳನ್ನು ಕಟ್ಟಿದ್ದಾರೆ ಸರ್ ಮತ್ತು ಡ್ರಮ್ ಸೆಟ್ ಗಳು ಮತ್ತು ಇತರ ಸಾಮಾನುಗಳನ್ನು--

ಹಾಗೂ ಕುರ್ಚಿ ಹಾಗೂ ಒಂದು ಪೆಂಡಲ್ ಕಾಣಲಾಗಿದೆ ಸರ್ .

ಈ ಚಿತ್ರವಲ್ಲಿ ಇದು ಒಂದು ಗ್ಯಾರೇಜ್ ಆಗಿದೆ ಸರ್ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು ಯಾವ ಆಫೀಸ್ ಆಗಿರಬಹುದು ಸರ್ .

ಈ ಚಿತ್ರದಲ್ಲಿ ಕಾಣುತ್ತಿರುವೊಂದು ಕಾಣುತ್ತಿರುವುದು ಒಂದು ನದಿಯಾಗಿದೆ ಸರ್ .

ಹಾಗೆ ನದಿ ಸಹ ಕಾಣ್ತಾ ಇದೆ ಸರ್ ಇದು ಕಲ್ಲಿನಿಂದ ಮೂರ್ತಿ ಮಾಡಲಾಗಿದೆ ಸರ್ .

ಪಕ್ಕದಲ್ಲಿ ಕಾರು ಮತ್ತೆ ಬೈಕ್ ವ್ಯಕ್ತಿಗಳು ಕಾಣ್ತವೆ ಸರ್ .

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದೊಂದು ಬುಕ್ ಸ್ಟಾಲ್ ಅಂಗಡಿ ಆಗಿರ್ಬೋದು ಸರ್ .

ಹಾಗೂ ವ್ಯಕ್ತಿಗಳು ಪೆನ್ ಅನ್ನು ತಗೊಂದು ಹೋಗಲು ಬರುತ್ತಿದ್ದಾರೆ ಸರ್ ಪಕ್ಕದಲ್ಲಿ ಹಸಿರು ಬಾಕ್ಸ್ ಸಹ ಕಾಣ್ತಾವೆ ಸರ್ .

ಶಾಲೆಯಲ್ಲಿ ಬ್ಯಾಗುಗಳು ಹಾಗು ಟೇಬಲ್ --

ಹಾಗು ದೂರದಲ್ಲಿ ಒಂದು ಸಿಟಿ ಕಾಣಬಹುದು ಹಾಗೂ--

ಹಾಗು ಗೇಟ್ ಸಹ ಇರೋದನ್ನು ವಿಕ್ಶಿಸಬಹುದ್--

ಹಾಗು ಈ ಚಿತ್ರದಲ್ಲಿ ಕೆಲವು ಗೊಂಬೆಗಳನ್ನು ವಿಕ್ಶಿಸಬಹುದಾಗಿದೆ.

ಹಾಗು ಈ ಚಿತ್ರದ ಮೇಲ್ಗಡೆಗೆ ಪರದೆ ರೀತಿ ಹಾಕಿರುವುದನ್ನು ನಾವು ವೀಕ್ಷಿಸಬಹು--

ಈ ಚಿತ್ರ ಒಳಗಡೆ ತೆಗೆಯಲಾಗಿದೆ ಸರ್ .

ಹಾಗೆ ವ್ಯಕ್ತಿ ಕೈಯಲ್ಲಿ ಬಿಳೆ ಅರವಿಯಂಗೆ ಕಾಣ್ತೖತೆ ಸರ್ .